ಇಲ್ಲಿ ದೊಡ್ಡ ದೊಡ್ಡ ಕಿಡಕಿಗಳ ಇವೆ.

ಇದು ಒಂದು ಸಿಮೆಂಟ್ ಅಂಗಡಿ ಇದೆ ಒಳಗಡೆ ಬರಲು ಒಂದು ಬಾಗಿಲು ಇದೆ.

ಟೇಬಲ್ ನ ಮೇಲೆ ಒಂದು ಬಟ್ಟೆ ಇದೆ.

ಪಕ್ಕದಲ್ಲಿ ಅನೇಕ ರೀತಿಯ ಅಂಗಡಿಗಳು ಇವೆ ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳು ಇವೆ.

ಈ ನೆಲದ ಮೇಲೆ ಒಂದು ಗಾದಿಯನ್ನು ಹಾಕಲಾಗಿದೆ.

ಪೇಪರ್ನ ಮೂಲಕ ಕಟ್ ಮಾಡಲಾಗಿದೆ ಹಾಗೂ ಅಲ್ಲಿ.

ಆಲ್ ಟೈಪ್ ಆಫ್ ಫ್ಲವರ್ ಅವೈಲಬಲ್ ಹಿಯರ್ ಎಂದು ಬರೆಯಲಾಗಿದೆ.

ಅವರ ಹಿಂದುಗಡೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ.

ಇದು ಒಂದು ಗೋದಾಮು ಇದೆ ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ ಅಲ್ಲಿ ಎರಡು ಕುರ್ಚಿಗಳಿವೆ.

ಹಾಗು ಇಲ್ಲಿ ಒಂದು ಟೇಬಲ್ ಇದೆ ಅದರ ಮೇಲೆ ಅನೇಕ ರೀತಿಯ ಪುಸ್ತಕಗಳು ಇವೆ.

ಇಲ್ಲಿ ಒಂದು ಕುರ್ಚಿ ಇದೆ ಹಾಗೂ ಒಂದು ಟೇಬಲ್ ಇದೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಇಲ್ಲಿ ಕೆಳಗಡೆ ದೇವರ ಫೋಟೋ ಇಕ್ಕಿ ಪೂಜವನ್ನು ಮಾಡಲಾಗಿದೆ.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

ಹಾಗೆ ಅನೇಕ ರೀತಿಯ ಮೆಡಿಸಿನ್ಸ್ ಗಳನ್ನು ಸಾಲಿನಲ್ಲಿ ಹಚ್ಚಲಾಗಿದೆ ಹಾಗು ಅಲ್ಲಿ ಅನೇಕ ರೀತಿಯ ಟೇಬಲ್ ಗಳು ಕೂಡ ಇವೆ.

ಹಾಗೂ ಅನೇಕ ರೀತಿಯ ಪೋಸ್ಟರ್ ಗಳನ್ನು ಅಂಟಿಸಲಾಗಿದೆ.

ಉ ಇಲ್ಲಿ ಅನೇಕ ರೀತಿಯ ಕಂಬಗಳಿವೆ.

ಇದು ಒಂದು ಮೊಬೈಲ್ ಅಂಗಡಿ ಇದೆ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ ಆ ಬಾಗಿಲು ಬಳಿ ಅನೇಕ ರೀತಿಯ ಲೈಟ್ಸ್ ಗಳಿವೆ.

ಅಲ್ಲಿ ಸೂಚನಾ ಫಲಕದಲ್ಲಿ ಮೊಬೈಲ್ ಗಳ ಚಿತ್ರಗಳನ್ನು ಹಾಕಲಾಗಿದೆ ಮೇಲ್ಗಡೆ ಏರ್ಟೆಲ್ ಫೋರ್ ಜಿ ದಿ ಸ್ಮಾರ್ಟ್ ಫೋನ್ ನೆಟ್ವರ್ಕ್ ಎಂಬ ಸೂಚನಾವನ್ನು ಹಾಕಲಾಗಿದೆ.

ಶ್ರೀ ವೈಷ್ಣವಿ ಗ್ರೀನ್ ಮರ್ಚೆಂಟ್ ಎಂದು ಬರೆಯಲಾಗಿದೆ ಹಾಗೂ ಅಲ್ಲಿ ಅನೇಕ ರೀತಿಯ ಚೀಲಗಳು ಇವೆ ಅಲ್ಲಿ ಒಂದು ಲೈಟ್ಸ್ ಕೂಡ ಇದೆ.

ಇದು ಒಂದು ಬಟ್ಟೆ ಅಂಗಡಿ ಇದೆ.

ಈ ಕಟ್ಟಡದ ಎದುರುಗಡೆ ಒಂದು ಕೆಂಪು ಬಣ್ಣದ ಕಾರು ನಿಂತಿದೆ.

ಆ ರಸ್ತೆಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಒಳಗೊಂಡಿವೆ.

ಇದು ಒಂದು ಮೆಡಿಕಲ್ ಇದೆ ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಆ ಬಾಗಿಲು ಬಳಿ ಒಂದು ಟೇಬಲ್ ಇದೆ.